ಪಟಾಕಿ ಹಾಚೋದರ ಕೂಡ ಮೂರೂ ಜನ ಲೇಡೀಸ್ ನಿಂತ್ಕೊಂಡಿದರೆ ಅದನ್ನ ನೋಡ್ತಿದಾರೆ ಕೂಡ ಪಟಾಕಿ ಅತ್ತಿಕೊಂಡು ಹುರಿಯೋದನ್ನ --

ಇಲ್ಲಿ ಬಂದು ಒಂದು ಅಣ್ಣ ಒಂದು ಡ್ಯಾನ್ಸ್ ಸ್ಟೆಪ್ ನ ಶೋ ಮಾಡ್ತಿದ್ದಾರೆ ಲೈಕ್ ಅವರು ಬಂದು ಕಾಲಿಗೂ ಶೂನ ವೇರ್ ಮಾಡಿದ್ದಾರೆ ಅಗೇನ್ ಕೈಗೂ ಕೂಡ ಶೂ ವೇರ್ ಮಾಡಿದರೆ.

ಪ್ಲಸ್ ಒಂದು ಹಾಟ್ ನ ವೇರ್ ಮಾಡಿದರೆ ಹಾಟ್ ಅಲ್ಲಿ ಬಂದು ಬಾಯ್ ಅಂತ ಇದೆ. ಅವರಿಂದೆ ಬಂದು ತುಂಬಾ ಯೋಗ ಮ್ಯಾಟ್ಸ ಎಲ್ಲಾ ಕೂಡ ಜೋಡಿಸಿದ್ದಾರೆ ಕಲರ್ ಕಲರ್ ದು.

ಹೊರಗಡೆ ಬಾಗಿಲ ಮೇಲೆ ಒಂದು ಶಿಲಾಬಾಲಿಕೆಯನ್ನುಕೆತ್ತಿದಾರೆ ಕೂಡಾ ಕೆಲವೊಂದು ಚಕ್ರ ಕೂಡಾ ಕಾಣಿಸ್ತಾ ಇದೆ.

ಇದರಲ್ಲಿ ಬಂದು ಫೈವ್ ಮೆಂಬರ್ಸ್ ವೈಟ್ ಅಂದರೆ ನರ್ಸ್ ಗಳು ಕೂತಿದರೆ ಅವರು ಮುಂದೆ ಒಂದು ಟೇಬಲ್ ಇದೆ. ಟೇಬಲ್ ಮೇಲೆ ಬಂದು ಒಂದು ಗ್ರೀನ್ ಕಲರ್ ಕಾರ್ಟ್ನ್ ಹಾಕಿದರೆ--

ಇದು ಬಂದು ಒಂದು ಜೇಂಟ್ಸ್ ಸಲ್ಯೂನ್ ತರ ಇದೆ ಅಲ್ ಮೂರ್ ಬ್ಲಾಕ್ ಕಲರ್ ಚೇರ್ಸ್ ಇದೆ ಮೂರ್ ಮಿರರ್ ಇದೆ.ವಂದು ಎಸಿ ಕೂಡ ಇದೆ ಒಬ್ರು ಪರ್ಸನ್ ಕುತೇದಾರೆ ಇನ್ ಒಬ್ರು ಅವರಿಗೆ ಕಟಿಂಗ್ ಕೂಡ ಮಾಡ್ತಿದಾರೆ ಅಲ್ಲಿ ಫ್ಯಾನ್ ಕೂಡ ಇದೆ.

ಇದರಲ್ಲಿ ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಏ.ಟಿ.ಎಂ ಪ್ಯಾಷನ್ ವರ್ಡ್ ವಿವ್ ಅಂತ ಬೋರ್ಡ್ ಇದೆ ತುಂಬಾ ಸ್ಕೂಟಿ ಗಾಡಿ ಸೈಕಲ್ ಕೂಡ ಪಾರ್ಕ್ ಮಾಡಿದ್ದಾರೆ ಅಲ್ಲಿ ಒಬ್ರ ಪರ್ಸನ್ ಗಾಡಿಗಳಲ್ಲಿ ಹೋಗ್ತಾಯಿದ್ದರೆ .

ಒಂದು ಆ ಭಾರತೀಯ ಸ್ಟೇಟ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಎ.ಟಿ.ಎಮ್ ಅಂತ ಬೋರ್ಡ್ ಇದೆ ಹಾಗೆ ನೊ ಪಾರ್ಕಿಂಗ್ ಅಂತ ಕೂಡ ಇದೆ.

ಇದರಲ್ಲಿ ಬಂದು ಯೂನಿಯನ್ ಬ್ಯಾಂಕ್ ಏ.ಟಿ.ಎಂ ಅಂತ ಒಂದು ಬೋರ್ಡ್ ಇದೆ ರೆಡ್ ಕಲರದು ಹಾಗೇ ಒಳಗಡೆ ಒಂದು ಮೆಷಿನ್ ಕೂಡಾ ಇದೆ .]

ಇದು ಬಂದು ಒಂದು ಹಳೆ ಕಾಲದ ಕೋಟೆ ತರಹ ಇದೆ ಅಲ್ಲಿ ಒಳಗಡೆ ಹೋಗೋದಕೆ ಸ್ಟೆಪ್ಸ್ ಏಲ್ಲ ಕೂಡಾ ಇದೆ ಅಲ್ಲ ಲಲಿ ಬಂದು ಅದು ಬ್ಲಾಕ್ ಕಲರ್ ಇದೆ ಸ್ವಲ್ಪಾ ಆರೆಂಜ್ ಕಲರ್ ಕೂಡಾ ಕನಿಸ್ತಿದೆ ಒಳಗಡೆ ಕಂಬಿಗಳು ನಿಲ್ಲಿಸಿರೋ ತರ ಕೂಡಾ ಕನಿಸ್ತಿದೆ.